ದೊಡ್ಡದಾದ ಬಿಲ್ಡಿಂಗ್ ಆಗಿದ್ದು ವೈಟ್ ಕಲರ್ ಪೇಂಟಿಂದ ಮಾಡಿದರೆ ಅದರ ಮುಂದೆ ಪಾರ್ಕ್ ಇದ್ದು ಗಿಡಮರಗಳನ್ನು ಬೆಳೆಸಿದ್ದಾ --

ಅದು ಆದ್ರು ಒಂದು ಬೈಕ್ ನಿಂತಿದೆ ಕೆಳಗಡೆ ಒಂದ್ ಬೈಕ್ ನಿಂತಿದೆ ಆಸ್ಪತ್ರೆ ಮೇಲೊಂದು ಧ್ವಜ ಧ್ವಜದ ಕಟ್ಟೆ ನಿಂತಿದೆ ಆಸ್ಪತ್ರೆ ಹಿಂಭಾಗ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಈ ಚಿತ್ರವು ಇದೊಂದು ಚಾಮರಾಜನಗರ ಜಿಲ್ಲೆಯ ಒಂದು ಚಿತ್ರಣವಾಗಿದೆ.

ಈ ಚಿತ್ರದಲ್ಲಿ ನಾವು ಕಾಣ್ ಕಾಣು ಕಾಣುವ ದೃಶ್ಯ ಏನೆಂದರೆ ಇದು ಒಂದು ಚಾಮ ಚಾಮರಾಜನಗರ ಜಿಲ್ಲೆಯ ಒಂದು ಲೈಬ್ರೆರಿಯ ಚಿತ್ರಣವಾಗಿದೆ.

ಪಕ್ಕದಲ್ಲಿ ಒಂದು ಸತೀಶ್ ಸ್ಟೋರ್ ನ ಚಿಕ್ಕ ಪ್ರಾವಿಜನ್ ಸ್ಟೋರ್ಗುಳು ಮತ್ತೆ ಯಲ್ಲ ಮತ್ತೆ ಪ್ರತಿ ದಿನ-ದಿನಸಿ ಸಾಮಾಗ್ರಿಗಳು ಒಂದು ಪ್ರತಿಯೊಂದು ಬೇಸಿಕ್ ನೀಡ್ಸ್ ಆ ಇರುವ ಐಟೆಮ್ಸಗುಳು ಸಿಗುವಂತ ಅಂಗಡಿಗುಳ ಮುಂದೆ ಕಾರು ಸ್ಕೂಟಿಗಳು ನಿಂತಿದ್ದು ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಸುತ್ತಲೂ ಗುಡ್ಡಗಳು ಬೆಟ್ಟಗಳು ಅಕ್ಕ ಪಕ್ಕದಲ್ಲಿ ಇದ್ದಾವೆ ರಸ್ತೆ ಕೆರೆ ಬದಿ ಕೂಡ ಇದೆ .

ಅಂದ್ರೆ ಒಂದ್ ಗೇಟ್ ಅನ್ನ ಅಹ್ ಈದ್ ಮಾಡಿದ್ರೆ ಮುಂದೆಗಡೆ ಎರಡ್-ಎರಡು ಪಿಲ್ಲರ್ ಗಳ ರೀತಿ ಕಟ್ಟಿ ಒಂದು ಆರ್ಚ್ ರೀತಿ ಮಾಡಿದ್ದಾರೆ. ಮತ್ತು ಮುಂದ್ಗಡೆ ಒಂದು ಬೈಕ್ ಕೂಡ ನಿಂತ್--